ಸೊ ವಿಥಿನ್ ಇಂಡಿಯಾ ಆದ್ರೆ ಮೇ ಬಿ ಪಾಸ್ಪೋರ್ಟ್ ಬೇಕಾಗಲ್ಲ ಅನ್ಸತ್ತೆ.

ಪ್ರಕೃತಿ ಇಂದ ನಮಗೆ ಅಷ್ಟಾಗಲ್ಲ ಯಾಕೆ ಅಂತೇಳಿದ್ರೆ ಅಲ್ಲಿ ಶಾಂತಿ ಪ್ರಿಯ ವಾತಾವರಣ--

ಯಾವದೇ ರೀತಿ ತೊದ್ರೆ ಆಗಲ್ಲ ಹೋಗೋಕೆ ಬರಕ್ಕೆ ಸುಲಭ ಆಗತ್ತೆ.

ಕ್ರಿಯೇಟಿವಿಟಿ ಬರೋದ್ರಿಂದ ಏನಾಗತ್ತೆ ಅಂದ್ರೆ ಸಾಮಾನ್ಯ ಜ್ಯಾನ ನಾವು ಹೇಗ್ ಮಾಡಬಹುದು--

ಅಮೇಲೆ ಕೆರೆಯಲ್ಲಿ ಹಸುಗಳಿಗೆ ಪ್ರಾಣಿಗಳಿಗೆ ನೀರ್ ಅನ್ನ ಕುಡಿಸಬಹುದು.

ತಕೊಂಡ್ ಹೋದ್ರೆ ಕಾಸ್ಟ್ ಜಾಸ್ತಿ.